ಸಾಮಾನುಗಳು ಇಟ್ಟಿದ್ದಾರೆ ಹಾಗು ಒಂದು ಕೋಣೆಯಲ್ಲಿ ಎ ಟೇಬಲ್ ಸುದ ಇದೆ ಹಾಗು ಅದರ ಮೇಲೆ ಯು ಟಿ_ವಿ ಇಟ್ಟಿದ್ದಾರೆ ಹಾಗು ಒಂದು ಕೋಣೆಯಲ್ಲಿಯು ಕೂಡ --

ಹಾಗು ಅದೆ ತಿನ್ನುವ ಪದಾರ್ಥಗಳು ಇವೆ ಹಾಗು ಒಂದು ಗೋಡೆಯಲ್ಲಿ ಒಂದು ಫ್ರೀಜ್ ಆದಂತಹ ಅದರಲ್ಲಿಯೂ ಕೂಡ --

ರಸ್ತೆ ಮೇಲೆ ಎರಡು ಸೈಕಲ್ ನಿಂತಿವೆ.

ಹಾಗು ಅಲ್ಲಿ ವಿವಿಧ ತರಹದ ಚಿತ್ರಗಳು ಕೂಡ ಅಂಟಿಸಿದ್ದಾರೆ.

ಹಾಗು ಅದಕ್ಕೆ ತಟ್ಟೆಯು ಕೂಡ ಇದೆ.

ಹಾಗೂ ಅವರು ತಮ್ಮ ತಮ್ಮ ಭೋಜನವನ್ನು ಮಾಡುತ್ತಿದ್ದಾರೆ.

ಮನೆಗೆ ವಿವಿಧ ತರಹದ ಬಣ್ಣ ಹೊಡೆದಿದ್ದಾರೆ.

ಇದು ಒಂದು ಕಾರ್ಖಾನೆವಿದೆ ಇಲ್ಲಿ ಒಬ್ಬ ಹೆಣ್ಣುಮಗಳು ಕೆಲಸ ಮಾಡುತ್ತಿದ್ದಾಳೆ.

ಅದಕ್ಕೆ ಚಾನಲ್ ಗೇಟ್ ಕೂಡ ಇದೆ.

ಅಲ್ಲಿ ಬೈಕಿನ ಮೇಲೆ ಒಬ್ಬ ಮನುಷ್ಯನು ಕೂತಿದ್ದಾನೆ.

ಅದಕ್ಕೆ ಡಿಸೈನ್ ಮಾಡಿದ್ದಾರೆ ಹಾಗು ಅಲ್ಲಿ ಬೇವಿನ ಮರವಿದೆ ದೊಡ್ಡದಾದಂತಹ ಹಾಗು ಅಲ್ಲಿ ಎರಡು ಮೆಟ್ಟಿಲುಗಳು ಸಹ ಇವೆ ಹಾಗು ಹೊರಗಡೆಯು ಟೈಸ ಕೂಡ ಹಾಸಿದ್ದಾರೆ.

ಹಾಗೂ ಮೇಲುಗಡೆಯು ಫ್ಯಾನ್ ಇದೆ ವೈಟ್ ಕಲರದಂತಹ --

ಅಲ್ಲಿ ಒಂದು ಕೂಡ ಕುರ್ಚಿ ತಂದು ಇಟ್ಟಿದ್ದಾರೆ.

ಇಲ್ಲಿ ಒಂದು ಬಸವೇಶ್ವರ್ ಕಿರಾಣಿ ಅಂಗಡಿ ವಿದೆ.

ರಸ್ತೆಯ ಮೇಲೆ ಇಬ್ಬರು ಅಂಕಲ್ ಅಂಟಿ ನಿಂತಿದ್ದಾರೆ.

ಇದು ಒಂದು ಶಾಲೆ ಇದೆ ಹಾಗು ಮೇಲುಗಡೆ ಬೋರ್ಡ್ ಹಚ್ಚಿದ್ದಾರೆ ಹಾಗು ಇಲ್ಲಿ ಚಾಕೋಲೇಟಿ ಕಲರದ ಕೂಡ ಗ್ರೀನ್ ಬಣ್ಣ ಹಚ್ಚಿದ್ದಾರೆ.

ಇಲ್ಲಿ ಮೇಲುಗಡೆ ತಗಡದಾದಂತಹ ಶೆಡ್ದು ಹೊಡೆದಿದ್ದಾರೆ ಹಾಗು ಇಲ್ಲಿ ಎಮ್ಮೆಗಳು ಎಂಟರಿಂದ ಒಂಬತ್ತು ಇವೆ ಹಾಗು ಇಲ್ಲಿ ಒಬ್ಬ ಮನುಷ್ಯನು --

ಪಕ್ಕದಲ್ಲಿಯು ಕೂಡ ಕಂಪನಿ ಗಳು ಇವೆ.

ಅಲ್ಲಿ ಬಹಳಷ್ಟು ವಿವಿಧ ತರಹದ ತಯಾರಿಸಿದ್ದಾರೆ.

ಹಾಗೂ ಸ್ಟೇಜಿನ ಮೇಲೆ ವಿವಿಧ ತರಹದಿಂದ ತಯಾರಿಸಿದ್ದಾರೆ.

ಹಾಗು ಇದಕ್ಕೆ ವಿವಿಧ ಕಲರ್ ಅದ ಸೀರಿಲ್ ಲೈಟ್ ಗಳು ಹಾಕಿದ್ದಾರೆ.